ಇದೊಂದು ಲೇಡೀಸ್ ಅಹ್ ರೆಡಿ ಮಾಡುವಂತಹ ಬ್ಯೂಟಿ ಪಾರ್ಲರ್ಸ್ ಇಲ್ಲಿ ಅಹ್ ಎಲ್ಲ ತರಹದ ಸ್ಪೀಚ್ ಕೂಡ ಮಾಡ್ಕೊಂಡಿದಾರೆ ಏಕೇತಂದ್ರೆ ಇಲ್ಲಿ ಎಲ್ಲಾ ತರಹದ ಅಹ್ ರೆಡಿ ಅಹ್ ರೆಡಿ ಮಾಡುತ್ತಾರೆ --

ಅಲ್ಲದೆ ಇದು ಗರಿಯನ್ನು ಬಿಚ್ಚುವುದನ್ನು ನೋಡಲು ಬಹಳ ಖುಷಿಯಾಗುತ್ತದೆ. ಅಲ್ಲದೆ ಬಹಳಷ್ಟು ಜನರಿಗೆ ನವಿಲು ಎಂದರೆ ನೋಡಲು ಬಹಳ ಖುಷಿ ಪಟ್ಟು ನೋಡುತ್ತಾರೆ. ಅದಕ್ಕಾಗಿ ಅ-ನವಿಲುಗರಿಯನ್ನು--

ಅದಕ್ಕಾಗಿ ಇಲ್ಲಿ ಬಹಳಷ್ಟು ಜನರು ಬಂದು ಜಾತ್ರಾ ಮಹೋತ್ಸವವನ್ನು ಮುಗಿಸಿಕೊಂಡು ಹೋಗುತ್ತಾರೆ ಅಲ್ಲದೆ ಇಲ್ಲಿ ಬಹುತೇಕ ಜನರು ಸೇರಿದ್ದಾರೆ ಏಕೆಂದರೆ ಇಲ್ಲಿ ಬಹಳ ಪವರ್ ಫುಲ್ ಆಗಿರುವಂತಹ ದೇವಸ್ಥಾನವಿದು.